ಈ ಚಿತ್ರದಲ್ಲಿ ಒಂದು ಹುಡುಗ ಒಂದು ಅಂಗಡಿಯನ್ನು ಇಟ್ಟಿದ್ದಾನೆ ಅದು ಹಣ್ಣಿನ ಅಂಗಡಿ ಎಂದು ಹೇಳಬಹುದು ಇಲ್ಲಿ ಎಲ್ಲ ರೀತಿಯ ಹಣ್ಣುಗಳು ಸಿಗುತ್ತದೆ.

ಬೆಂಚುಗಳು ಎಲ್ಲವು ಖಾಲಿ ಇದೆ ಇಲ್ಲಿ ಯಾವ ಮಕ್ಕಳು ಇನ್ನ ತರಗತಿಗೆ ಬಂದಿಲ್ಲ ಮತ್ತು ಇಲ್ಲಿಯ ವಿವಿಧ ಬೆಂಚು ಬ್ರೌನ್ ಕಲರ್ ಬೆಂಚು ಎಲ್ಲ ಇದೆ ಮತ್ತು ಬಿಳಿಯ ಬಣ್ಣದ --

ನೋಡಲು ತುಂಬ ವಿಚಿತ್ರವಾಗಿದೆ ಹಾಗು ಇದನ್ನು ನೋಡಲು ಪ್ರವಾಸಿಗರು ದೂರದಿಂದ ಬರುತ್ತಾರೆ ಇದು ಒಂದು ಪುಣ್ಯ ಕ್ಷೇತ್ರವು ಅಥವಾ ಇದು ಒಂದು ಬೆಟ್ಟ ಗುಡ್ಡದ ಜಾಗವು --

ಇಲ್ಲಿ ಒಂದೇ ಕಟ್ಟಡದಲ್ಲಿ ಸುಮಾರು ಮನೆಗಳು ಕಾಣಿಸುತ್ತಿದೆ ಈ ಮನೆಗಳಲ್ಲಿ ಅನೇಕ ಜನರು ವಾಸವನ್ನು ಮಾಡುತ್ತಿದ್ದಾರೆ ಇದು ಒಂದು ಮನೆಗಳ ಸಂದಿ ಎಂದು ಹೇಳಬಹುದು ಮತ್ತೆ ಅಲ್ಲಿ ಬಟ್ಟೆಗಳನ್ನು ಒಣಗಿ ಹಾಕಿದ್ದಾರೆ ಮತ್ತು ಇದು ನೋಡಲು ಕೇಸರಿ ಬಣ್ಣದಿಂದ ಅಲ್ಲ --

ಮತ್ತು ಇಲ್ಲಿ ಒಂದು ನೀರಿನ ಬೆಲೆಯೂ ಕೂಡ ದುಬಾರಿಯಾಗಿರು --

ಇದು ದೂರದಿಂದ ತೆಗೆದಿದ್ದಾರೆ ಅದರಿಂದ ಎಲ್ಲ ಮನೆಗಳು ಇಲ್ಲಿ ಕಾಣಿಸುತ್ತಿದೆ ಮತ್ತು ನಾಲ್ಕೈದು ಗಿಡಗಳು ಕಾಣಿಸುತ್ತಿದೆ ವಿದ್ಯುತ್ ದೀಪಗಳು ಕಾಣಿಸುತ್ತಿದೆ ಕೆಲವರು ಇಲ್ಲಿ ಓಡಾಡುತ್ತಿದ್ದಾರೆ ಹಾಗು ಈ ಕಟ್ಟಡವು ಬಿಳಿ ಹಾಗು ಕೇಸರಿ ಬಣ್ಣದಿಂದ ಕಾಣುತ್ತಿದೆ .

ಹಾಗು ಒಂದು ಬಿಳಿ ಬಣ್ಣದಲ್ಲಿ ಇದೆ ಈ ಕಟ್ಟಡವು ಹಳೆಯದಾಗಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಸ್ಕೂಲ್ ಎಂದು ಹೇಳಬಹುದು ಇದು ಒಂದು ಶಾಲೆಯ ಚಿತ್ರ ಇಲ್ಲಿ ಚಿಕ್ಕ ಮಕ್ಕಳಿಗೆ ಶಾಲೆಯನ್ನು ಮಾಡು --

ಮತ್ತು ಇದು ದುಬಾರಿ ಬಟ್ಟೆಗಳು ಎಂದು ಹೇಳಬಹುದು. ಇಲ್ಲಿ ಚಿಕ್ಕ ಹುಡುಗರಿಂದ ದೊಡ್ಡ ವಯಸ್ಸಾದ ಹುಡುಗರಿಗೂ ಇಲ್ಲಿ ಬಟ್ಟೆಗಳು ಸಿಗುತ್ತದೆ.

ಮತ್ತು ಸುತ್ತ ಗಿಡ ಮರಗಳೇ ಕಾಣಿಸುತ್ತಿದೆ ಇಲ್ಲಿ ನೆಲ್ಲಕ್ಕೆ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿದೆ.

ಮತ್ತು ತೆಂಗಿನ ಮರಗಳನ್ನು ಕೂಡ ಹಾಕಿದ್ದಾರೆ ಅದರಿಂದ ತೆಂಗಿನ ಕಾಯಿಗಳು ಕೂಡ ಉಪಯೋಗವಿದೆ.

ಈ ಚಿತ್ರದಲ್ಲಿ ವ್ಯಕ್ತಿಯ ಮೂರ್ತಿಯನ್ನು ಇಟ್ಟಿದ್ದಾರೆ ಅವರು ಇಲ್ಲಿ ಅದ್ಬುತ ಕಾರ್ಯಗಳು ಅಥವಾ ಏನೋ ಸಾಧನೆ ಏನೋ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ಅವರ --

ಹಾಗು ಇಲ್ಲಿ ಹೊಸ ಹೊಸ ತರಹದ ಮೊಬೈಲ್ ಗಳನ್ನೂ ಖರೀದಿ ಮಾಡಬಹುದು ಮತ್ತೆ ಮೊಬೈಲುಗಳ ಹಿಂದೆ ಗಡೆ ಹಾಕುವ ಪೌಚ್ಗಳು ಕೂಡ ದೊರಕುತ್ತದೆ.

ಇದು ಒಣದ ಒಣ ಮರದ ಮೇಲೆ ಕೂತಿದೆ ಹಾಗು ಇದು ಹಸಿರು ಹುಲ್ಲನ್ನು ತಿನ್ನುತ್ತದೆ --

ಹಾಗು ಇಲ್ಲಿ ಹೂವು ಕೂಡ ಕಾಣಿಸುತ್ತಿದೆ ಮತ್ತೆ ಇಲ್ಲಿ ಒಂದು ಪುಟ್ಟದಾದ ದೇವಸ್ಥಾನ ಇದೆ ಇಲ್ಲಿ ಒಬ್ಬಳು ಮಾತ್ರ ಮಹಿಳೆ ಕಾಣಿಸುತ್ತಿದ್ದಾಳೆ ಮತ್ತೆ ಮಿಕ್ಕಿದ್ದೆಲ್ಲವರು ಪುರುಷರು ಕಾಣಿಸುತ್ತಿದ್ದಾರೆ.

ಇಲ್ಲಿ ಕ್ಯಾರಟ್ ನಿಂಬೆ ಹಣ್ಣು ಸೊಪ್ಪುಗಳು ಟೊಮೇಟೊ ಹಣ್ಣುಗಳು ಬದನೆಕಾಯಿ ಬಾಳೆಕಾಯಿ ಎಲ್ಲ ರೀತಿಯ ತಾಜಾ ತರಕಾರಿಗಳನ್ನು ಇಟ್ಟು ಮಾರುತ್ತಿದ್ದಾರೆ ಇಲ್ಲಿ --